ಈ ಫಿಶ್ನ ಒಂದು ಐಸ್ ನಲ್ಲಿ ಇಡುವುದರಿಂದ್ ಈ ಫಿಶ್ ಏನು ಹಾಳಾಗುವುದಿಲ್ಲ ಮತ್ತೆ ಅದು ಕೆಟ್ಟು ಹೋಗುವುದಿಲ್ಲ ಎಂದು ಅದನ್ನು ಐಸ್ ನಲ್ಲಿ ಇರುತ್ತಾರೆ.

ಈ ಒಂದು ಟ್ರೇಯಲ್ಲಿ ಟೊಮೇಟೊ ಹಣ್ಣುಗಳು ಇದಾವೆ ಇಲ್ಲಿ ಕೆಂಪು ಕಲರ್ ಇದೆ ಆರೆಂಜ್ ಕಲರ್ ಇದೆ ಎಲ್ಲೋ ಕಲರ್ ಇದೆ ಹಸಿರು ಕಲರ್ ಇದೆ.

ಕಾಲಿ ಫೀಲ್ಡ್ ಇದೆ ದೊಡ್ದುದು ಮತ್ತೆ ಸುತ್ತಲು ಗಿಡ ಮರಗಳೇ ಬೆಳೆದಿದವೆ ಸೂರ್ಯ ಮುಳುಗ್ತಿದಾನೆ ಇಲ್ಲಿ ಒಬ್ಬ ವ್ಯಕ್ತಿ ಬ್ಯಾಗ್ ಹಾಕೊಂಡ್ ಹೋಗ್ತಿದಾನೆ ಕಾಲಿ ಜಾಗ ಫುಲ್ಲು ಫೀಲ್ಡ್ ಹಸಿರು ಹುಲ್ಲುಗಳೆಲ್ಲಾ ಬೆಳೆದಿದವೆ.

ಅಲ್ಲಿ ಒಂದು ಊಟ ಇಟ್ಟಿದಾರೆ ಎರಡು ಬೌಲ್ ಅಲ್ಲಿ ರೈಸ್ ಐಟೆಮ್ ಇದೆ ಒಂದು ತಟ್ಟೆಯಲ್ಲಿ ಕೂಡಾ ಬಡಸಿಟ್ಟಿದರೆ ಒಂದು ಜಗ್ ಇದೆ ಮೊಸರು ಇದೆ ಮತ್ತೆ ಇಲ್ಲಿ ಮಸಾಲಾ ಗ್ರೇವೀ ಇಟ್ಟಿದರೆ ಒಂದು ಲೋಟ ಕೂಡಾ ಇಟ್ಟಿದರೆ .

ಸ್ವಿಮ್ಮಿಂಗ್ ಫೂಲ್ ಕಾಣಸ್ತಿದೆ. ಛತ್ರಿ ತರ ಯೆಲ್ಲೋ ಕಲರ್ ಒಂದು ಕಾಣಿಸುತ್ತದೆ ಇಲ್ಲಿ ತರ ಒಂದು ಕಂಬಿ ಗಳನ್ನು ಇಟ್ಟಿದ್ದಾರೆ ಅಲ್ಲಿಗೆ ಇಬ್ಬರು ಹುಡುಗರ ನಿಂತಿದ್ದಾರೆ ಅಲ್ಲಿ ಜಾರು ಬಂಡೆಗಳನ್ನು ಇಟ್ಟಿದ್ದಾರೆ .

ಒಂದ ಅಂಗಡಿಯಲ್ಲಿ ರೆಕ್ ಅಲ್ಲಿ ಒಂದೊಂದು ಬುಕ್ಸ್ ಗಳಲ್ಲಿ--

ಇಲ್ಲಿ ಆಹ್ ಶೋ ಆಗಿ ಮತ್ತೆ ಇಲ್ಲಿ ಬೈಕ್ನೆಲ್ಲ ಪಾರ್ಕ್ ಮಾಡಿದರೆ ಕಾರ್ಗಳು ಕೂಡಾ ಇಲ್ಲಿ ಪಾರ್ಕ್ ಮಾಡಿದರೆ ಒಂದು ಡಸ್ಟ್ಬಿನ್ ಕೂಡಾ ಇಟ್ಟಿ--

ಇಲ್ಲಿ ಒಂದು ಚರ್ಚ್ ಕಾಣಿಸುತ್ತಿದೆ. ಚರ್ಚ್ ಅನ್ನ ಎಷ್ಟು ಡಿಸೈನ್ ಆಗಿ ಕಟ್ಟಿದರೆ ಮತ್ತೆ ಈ ಚರ್ಚ್ ಮೇಲೆ ಪ್ಲಸ್ ಸಿಂಬಲ್ ಅನ್ನ ಹಾಕಿದರೆ.

ಈ ಒಂದು ದೊಡ್ಡ ಸಮುದ್ರ ಕಾಣತ್ತಿದೆ ಎರಡು ಬಂಡೆಗಳ ಇದಾವೆ ಅದರ ಪಕ್ಕದಲ್ಲಿ ಒಂದು ಹುಲ್ಲು ಗಿಡಗಳು ಬೆಳೆದಿದವೆ ಗಿಡ --

ಇದೊಂದು ಬಂಡೆ ದಲ್ಲಿ ಕಾಮ್ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ ಇಲ್ಲ ಅಂದ್ರೆ ಒಂದು ಕೋಟೆಯನ್ನ ಕಟ್ಟಿದರೆ ಬಂಡೆ ಕಲ್ಗಳಲ್ಲಿ ಬಂಡೆ ಮೇಲ್ಗಡೆ ಕೂಡ ಕಟ್ಟಿದರೆ ಇದುನ್ನ .